ಅಲ್ಲಿ ವಿಧವಿಧವಾದ ಬಣ್ಣದ ಲೈಟಿಂಗ್ಸ್ ಗಳನ್ನು ಹಾಕಿದ್ದಾರೆ.

ಅಲ್ಲಿ ಒಂದು ಸೈಕಲ್ ಅನ್ನು ಕೂಡ ಕಾಣಬಹುದು.

ಅಲ್ಲಿ ಟೇಬಲ್ಸ್ ಗಳು ಮತ್ತು ಚೇರ್ ಗಳನ್ನು ಹಾಕಿದ್ದಾರೆ.

ಅದರ ಸುತ್ತಲೂ ಸಾಕಷ್ಟು ಜನರನ್ನು ಕಾಣಬಹುದು.

ಅಲ್ಲಿ ಒಂದು ಬಾಗಿಲನ್ನು ಕೂಡ ಕಾಣಬಹುದು.

ಅಲ್ಲಿ ಸಾಕಷ್ಟು ಲೈಟಿಂಗ್ಸ್ ಗಳನ್ನು ಕಾಣಬಹುದು.

ಅದರ ಸುತ್ತಮುತ್ತಲು ಗಿಡಮರಗಳನ್ನು ಕೂಡ ಕಾಣಬಹುದು.

ಇಲ್ಲಿ ಒಂದು ರಸ್ತೆಯನ್ನು ಕೂಡ ಕಾಣಬಹುದು.

ಅಲ್ಲಿ ಸಾಕಷ್ಟು ಡ್ರಮ್ ಗಳನ್ನು ಕಾಣಬಹುದು.

ಅಲ್ಲಿ ಒಂದು ಡಸ್ಟ್ಬಿನ್ ಅನ್ನು ಕಾಣಬಹುದು.

ಇಲ್ಲಿ ಲೈಟಿಂಗ್ಸ್ ಗಳನ್ನು ಕೂಡ ಹಾಕಿದ್ದಾರೆ.

ಮತ್ತು ಸಾಕಷ್ಟು ಮಿಷಿನ್ ಗಳನ್ನು ಕಾಣಬಹುದು.

ಅಲ್ಲಿ ಒಂದು ಕುರ್ಚಿಯನ್ನು ಕೂಡ ಹಾಕಿದ್ದಾರೆ.

ಅಲ್ಲಿ ಮೂರು ಜನ ವ್ಯಕ್ತಿಯರನ್ನು ಕಾಣಬಹುದು.

ಇಲ್ಲಿ ಸಾಕಷ್ಟು ಪ್ರಾನ್ಸ್ ಗಳನ್ನು ಇಟ್ಟಿದ್ದಾರೆ.

ಅಲ್ಲಿ ಸಾಕಷ್ಟು ಟೇಬಲ್ ಗಳು ಮತ್ತು ಚೇರ್ ಗಳನ್ನು ಹಾಕಿದ್ದಾರೆ.

ಅಲ್ಲಿ ಹಲವಾರು ಮಕ್ಕಳು ನೃತ್ಯ ಮಾಡುತ್ತಿದ್ದಾರೆ.

ಅಲ್ಲಿ ಒಂದು ಡಸ್ಟ್ ಬಿನ್ ಅನ್ನು ಕೂಡ ಇಟ್ಟಿದ್ದಾರೆ.

ಅಲ್ಲಿ ಬೋರ್ಡ್ ಗಳನು ಕೂಡಾ ಹಾಕಿದ್ದಾರೆ.

ಇಲ್ಲಿ ನಾಲ್ಕು ಜನ ವ್ಯಕ್ತಿಯರು ಕೂತಿದ್ದಾರೆ.

ಅಲ್ಲಿ ಸಾಕಷ್ಟು ಲೈಟಿಂಗ್ಸ್ ಗಳನ್ನು ಹಾಕಿದ್ದಾರೆ.

ಅಲ್ಲಿ ಒಂದು ಫೋಟೋ ಫ್ರೇಮ್ ಅನ್ನು ಕಾಣಬಹುದು.

ಇಲ್ಲಿ ಒಂದು ಎ_ಸಿ ಅನ್ನು ಕಾಣಬಹುದು.

ಅಲ್ಲಿ ಬೌಲ್ ಗಳನ್ನು ಕೂಡ ಇಟ್ಟಿದ್ದಾರೆ.